ಹಾಗೆ ಜಲಪಾತ ಗಳ ಬೀಡು ಎಂದು ಉತ್ತರ ಕನ್ನಡ ಜಿಲ್ಲೆಯನ್ನು ಹೇಳುತ್ತಾರೆ.

ಎನ್.ಪಿ.ಸಿ.ಎಮ್ ಕಂಪ್ಯೂಟರ್ ಗಳಾಗಿವೆ .

ಟ್ವಿಟ್ಟರ್ ಗಳನ್ನ ಇರಿಸಿ ಇಲಾಖ ಕಾರ್ಯಗಳನ್ನ ನಿರ್ವಹಿಸಲಾಗುತ್ತದೆ .

ದ ಸಿಟಿ ಆಫ್ ಕೆಫೆ ಯಲ್ಲಿ ನಿಂತಿದ್ದಾರೆ .

ಅದೇ ರೀತಿಯಾಗಿ ಅಲ್ಲಿ ತಾಣ ಪೆಟ್ಟಿಗೆಗಳನ್ನ ಕೂಡ ಇಟ್ಟಿದ್ದಾರೆ.